ಇದರಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಹಾಗೂ ಎಸ್ಟಿರಿಯರ್ ಡಿಸೈನ್ ಗಳನ್ನು ನೋಡಬಹುದು ಅದ್ಭುತವಾದಂತಹ ಗಿಡಮರಗಳು

ಈ ದೃಶ್ಯದಲ್ಲಿ ನಾವು ದೊಡ್ಡದಾಗಿರುವಂತಹ ಅಂಗಡಿ ಒಂದನ್ನು ನಾವು ನೋಡಬಹುದು. ಈ ಅಂಗಡಿಯೂ ಸಮೀಪದಲ್ಲಿರುವಂತಹ ಹಳ್ಳಿಯ ಅಂಗಡಿಯಾಗಿದ್ದು ದಿನನಿತ್ಯ ಬಳಕೆಯಲ್ಲಿ ಬೇಕಾಗಿರುವಂತಹ --

ದೊಡ್ಡದಾದಂತಹ ಹಸಿರು ಬಣ್ಣದ ಚರ್ಚಂದನ ನಾವು ಈ ದೃಶ್ಯದಲ್ಲಿ ನೋಡಬಹುದಾಗಿದೆ ಚರ್ಚ್ ಮಾಡುವುದಕ್ಕೆ ತುಂಬಾ ದೊಡ್ಡದಾಗಿದೆ.